ಇಲ್ಲೊಂದು ಗಾರ್ಡನ್ ಕಾಣ್ತಿದೆ ಅದ್ರಲ್ಲಿ ಗಾರ್ಡನ್ಗೆ ಎಲ್ಲಾ ಪೈಪ್ ಹಿಡ್ಕೊಂಡು ನೀರ್ ಹಾಕ್ತಿದ್ದಾರೆ ಎಲ್ಲಾ ಕಡೆ ಹಚ್ಚ ಹಸಿರು ಕಾಣತ್ತಿದೆ ತುಂಬಾ ಚನ್ನಾಗಿದೆ ಇದು.

ಇದು ಟಾಟಾ ಮೋಟರ್ಸ್ ಕಾರ್ ಶಾಪು ಒಳಗಳೆ ಕಲರ್ ಕಲರ್ ಕಾರ್ ನಿಂತಿದೆ.

ಹೊಸ ಕಾರು ಗಳು ಹೊರಗಡೆ ಬೈಕ್ ನಿಂತಿದೆ ಯಾರು ಗಾಡಿ ಪಾರ್ಚಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ.

ಇದ ಯಾವುದೊ ಸ್ಕೂಲ್ ಇಂದ್ ಇರಬಹುದು ಅನಸ್ತಿದೆ ಯಾಕಂದ್ರೆ ಸ್ಕೂಲ್ ವ್ಯಾನ್ ಗಳಲ್ ನಿಂತಿದೆ.